ಈ ಚಿತ್ರದಲ್ಲಿ ಕಿರಾಣಿ ಅಂಗಡಿಯ ಚಿತ್ರಣ ಕಾಣಿಸುತ್ತಾ ಇದ್ದು ಬಿಸ್ಕೆಟಿನ ಪಟ್ಟಣಗಳು ಮತ್ತು ಆಹಾರ ಧಾನ್ಯಗಳ ಪಟ್ಟಣಗಳು ಕಟ್ಟಲಾಗಿದೆ ಹಾಗೂ ಒಣ ಬ್ರೆಡ್ಡುಗಳ ಪಾಕೆಟ್ಟು ಗಳಿವೆ ಡಬ್ಬಿಗಳಿವೆ. ಮೂರು ಬದಿಯಲ್ಲೂ ಕಬ್ಬಿಣದ ರಾಕು ಗಳಿವೆ.

ಎಡ ಹಾಕಲಾಗಿದೆ ಒಬ್ಬ ಬಾಲಕನ ಕೈಯಲ್ಲಿ ಶಿರಸ್ತ್ರಾಣವಿದೆ ಕಂಬಗಳಿದ್ದು ಛಾವಣಿಯ ಮೇಲೆ ಲೈಟುಗಳಿವೆ ಬಟ್ಟೆಗಳನ್ನು ಆಕರ್ಷಿಕವಾಗಿ ಇಡಲಾಗಿದೆ.